ಬೋಟ್ ನಾಗ್ ಹೋದ್ರೆ ಎಷ್ಟು ಖುಷಿ ಆಕತ್ ನಮ್ಮಗೆ ಮನೆಗೆ ಹೋಗಿ ಎಲ್ಲಾ ಯೊಳ್ತಿವಿ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಹೋಗಬೇಕು ಫ್ರೆಂಡ್ಸ್ ನಗೆಲ್ಲಾ ಫ್ರೆಂಡ್ಸ್ ಜೊತೆಗೆ ಹೋಗಿದೀವಿ ಗೊತ್ತಾಯ್ ಸೂಪರ್ ಇತ್ತು ಗೊ .

ತಾಮ ಅಂತ್ ಏಳ್ತಿವಿ ಅಪ್ಪಾ ಅಮ್ಮಗ ಸ್ನೇಹಿತರಿ ಜತಿಗೋದ್ರೆ ಇನ್ನಾ ಬೆಸ್ ಗೊತ್ತಾ ಬಿಕಾಸ್ ಸ್ನೇಹಿತರೆಲ್ಲರಿರ್ತಿವಲ್ಲಾ ನೀರ್ಗುಳ್ ಇರ್ತವ ನೀರ್ ನೀರ್ ಇರ್ತವ ಬೋಟ್ --

ಆನೇ ಸೊಂಡಿನ ಮೇಲೆ ಕುತ್ಕೊಂಡು ನಮಗೆ ಎಷ್ಟು ಫೋಟೋ ತೋಕೋಬೇಕಂತ ಎಷ್ಟ ಆಸೆ ಇರ್ತ್ತತಲ್ಲಾ ಎಷ್ಟು ಚಂದ್ ಕೂತೆವು ಆನೆಗುಳಿಗ್ ನಾವು ನಾವೆಲ್ಲಾ ಹಂಪಿಗೆಲ್ಲಾ ಹೋದ್ರೆ ಅಲ್ಲಿ ದುಡ್ಡು ಕೊಟ್ಟು ಔ --

ಇಲ್ಲಿ ನೀರ್ ನಿಂತಲ್ಲಿ ಹೋದ್ರೆಲ್ಲ ನಮಗೆ ಎಷ್ಟು ಖುಷಿ ಆತತಿ ಇದೆಲ್ಲಾ ಮರಗಿಡಗಳು ಎಷ್ಟು ಚಂದಾ ಕಾಂತ್ವ್ ನಾವೆಲ್ಲಾ ನೋಡಿ ಖುಷಿ ಪಡ್ತಿವಿ.

ಹೂವಂದ್ರೆ ಹೆಣ್ಣಮಕ್ಕಳಿಗೆ ಎಷ್ಟು ಇಷ್ಟಾ ಹೂವಾ ಇದ್ರೆ ಏನ್ ರಡದಗ್ ಹೂವಾ ಬೇಕು ಬೇಕು ಅಂತ ಹೆಣ್ಣಮಕ್ಕಳು ಹಠ ಮಾಡತ್ತರೆ ಹೂ ಇಲ್ಲಿದ್ರೆ ಎಲ್ಲಿಗಾನ್ ಊರಿಗ್ ಹೋಗನ್ ಬಾ ಅಂದ್ರೆ ಬರೋದಿಲ್ಲಾ .

ಈವಾಗ ಮೇಕ್ ಅಪ್ ಅವೆಲ್ಲಾ ಇಲ್ಲಾ ಅಂದ್ರೆ ಎಂಗೇಜ್ಮೆಂಟ್ ಇಲ್ಲಾ ಮದ್ವೆ ಇಲ್ಲಾ ಏನ್ ಇಲ್ಲಾ ಎಲ್ಲಾ ಮೇಕ್ಅಪ್ ಇದ್ರೇನೆ ನಡೆಯೋದು.

ಮಾಡತ್ತಾ ಇದಾರೆ ಬರೆ ಅಂತ ಕಂಪನಿಗಳು ಮಾಡದೆ ಅದ್ ಮಾಡದೆ ಈದ್ ಮಾಡದೆ ಅಂತರ್ ಎಲ್ಲಾ ಪ್ರಕೃತಿ ನೇಚರ್ ನೆಲ್ಲಾ ಕೆಡ್ಸತ್ತಿದರ್ ಇಲ್ಲಿ ಮತ್ತೆ --

ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಆವಾಗೀನ್ ಕಾಲದಗೆಲ್ಲಾ ಒಂದ್ ಲೇಟರ್ ಹಾಕಿದ್ರೆ ಒಂದ್ ಒಂದ್ ವಾರ ಆತಿತು ಬರಕ್ ಇವಾಗೆಲ್ಲಾ --

ಎಷ್ಟು ಎಂಜೋಯ್ ಮಾಡಕೆಂತಾ ಮನೆಗ್ ನೋನ್ ವೆ‌ಜ್ ಊಟನೆ ಮಾಡತ್ತಿವಿ.

ನಮ್ಮನೆದು ನಾವು ಅಡಿಗೆ ಮಾಡತೀರ್ತ್ತಿವಿ ಆವಾಗ ಆವಾಗ ಎಷ್ಟು ಟೇಸ್ಟಿ ಆಯ್ತಲ್ಲಾ ಅಂತ ಹೇಳಿ ನಮ್ಮ ಅಮ್ಮಗೆ ಹೇಳತೀರ್ತ್ತಿವಿ ನಮ್ಮ ಅಮ್ಮ ಹೇಳ್ತಿರ್ತರ್ ಉಪ್ಪಾಗಿಲ್ಲಾ ಕಾರ ಆಗಿಲ್ಲಾ ಅ--

ತಿಳಕೊಂಡ್ರೆ ನಾವು ಎಷ್ಟು ಮುಂದೆ ಅದನ್ನ ನಾವು ಎಷ್ಟ ಬ ಎಷ್ಟ ನೀಟ್ ಆಗಿ ಹೋತಿವಿ ಮುಂದೆ ನಮಗೆ ಅದೆ ಒಂದು ದಾರಿ ತೋರಸ್ತದೆ.

ಆವಾಗೀನ್ ಕಾಲದಗ್ ಎಲ್ಲಾ ಮೊಬೈಲ್ ಇದೀದಿದಿಲ್ಲಾ ಈವಾಗ ನೋಡಿದ್ರೆ ಪ್ರತಿಯೊಬ್ಬರ ಕೈಯಾಗ್ ಒಂದ್ ಸಣ್ಣ ಹುಡುಗ್ರು ಮೊ ಕೈಯಾಗುನು ಮೊಬೈಲ್ ಇರ್ತ್ತತಿ ಮೊಬೈಲ್ ಲಿಂದ್ ಹಿಂದೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ--

ಏನ್ ನಮಗೆ ಆರಾಮ ಇಲ್ಲದಾಗ ಅವೆಲ್ಲಾ ಈ ಬೇವಿನ ಎಲೆ ತಂದು ಹಚ್ಚಿ ನಮಗೆ ಈದ್ ಮಾಡತ್ತರೆ ಬೇವಿನ ಎಲೆ .

ಎಲ್ಲರಿಗು ಹೇಳತ್ತಿರ್ತಿವಿ ಯ ಹುಡುಗ್ರನಂಗ್ ನಾವ್ ಆಡಿವೆಲ್ಲಾ ಅಂತ ಹೇಳಿ ಫ್ರೆಂಡ್ಸ್ ಗೆಲ್ಲಾ ಹೇಳತಿರ್ತ್ತೀವಲ್ಲಾ ನಾವೆಲ್ಲಾ ಎಷ್ಟ ಚಂದ್ ಆಡಿ ಬಿಡಿ ನಾವುನು.

ಆವಾಗೀನ್ ಕಾಲದ ಎಲ್ಲಾ ಕಾರು ಅವೆಲ್ಲಾ ಇದಿದೀದಿಲ್ಲಾ ಆವಾಗ್ ಬಂಡಿಗಳು ಇದ್ದುವು ಈವಾಗ ನೋಡಿದ್ರೆ ಕಾರ್ ನಗ ಹೋಗೋದು ಕಾರ್ ನಾಗ್ ಬರೋದು ಎಲ್ಲಿಗಾನ್ ಎಮರ್ಜೆನ್ಸಿ ಹೋಗಬೇಕಂದ್ರೆ ಕಾರ್ ಹತ್ತಕೊಂಡ್ ಹೋಗಬಿಡೋದು .

ಎಲ್ಲಾ ಪಾರ್ಟಿ ಮಾಡಿ ಡೆಕೋರೇಷನ್ ಮಾಡಿ ಅದಕೆಲ್ಲಾ ಪೂಜೆ ಮಾಡಿ ಅವ್ರ ಫ್ರೆಂಡ್ಸ್ ನ ಅವ್ರ ರಿಲೇಷನ್ಸ್ ನ ಎಲ್ಲಾರನು ಕರೆಸ್ಕೊಂಡು ಪಾರ್ಟಿ ಮಾಡಿ --

ಹೇಳತ್ತಿದ್ರುನು ಅವ್ರ ಹಂಗೆ ಕರಕೊಂಡ್ ಹೋಗಿದ್ರು ನಾವೇಲ್ಲಾರು ಹೋಗಿ ಬಂದಿದ್ದವಿ.

ರಾಜಕುಮಾರ್ ರಾಜಕುಮಾರ್ ಪಾರ್ಕ್ ನೋಡಬೇಕಂದ್ರೆ ಎಷ್ಟ ಮಸ್ತ್ ಗೊತ್ತಾ ಅಲ್ಲಿ ರಾಜಕುಮಾರ್ ಸ್ಟ್ಯಾಚು ನಿಂದ್ರಿಸ್ಯರ್.

ಇವು ಗಿಳಿಗಳು ಅವೆಲ್ಲಾ ಎಷ್ಟ ಚಂದ್ ಸೌಂಡ್ ಮಾಡತ್ತಿದ್ದವಿ ಗೊತ್ತಾ ಎಷ್ಟ ಶಬ್ದ ಎಷ್ಟ ಚಂದ್ ಕು ಕೋಗಿಲೆ ಅಂತ ಕೂಗ್ತಿದ್ದವು .